ಕೂದಲು ಕತ್ತರಿಸುವ ಅಂಗಡಿಯ ಚಿತ್ರವು ಕಾಣಿಸುತ್ತಿದೆ ಒಬ್ಬ ಯುವಕನು ತನ್ನ--

ಇದರ ಮೇಲೆ ದಿವ್ಯರೂಪ ಕಲ್ಯಾಣ ಭವನ ಎಂದು ಆಂಗ್ಲದಲ್ಲಿ ಬರೆದಿದ್ದಾರೆ.

ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗಳು ತುಂಬಾ ಒಂದು ದೊಡ್ಡ ಬೌ ಕಾಣಿಸುತ್ತದೆ.

ಅಂಡ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಲೋ ಆಂಗ್ಲದಲ್ಲಿ ಬರೆದಿದ್ದಾರೆ.

ಹಲವಾರು ಮನುಷ್ಯರು ನಿಂತಿರುವುದು ಕಾಣಿಸುತ್ತಿದೆ ಮತ್ತು ಒಂದು ಆಟೋ ಕೂಡ ನಿಂತಿರುವುದು ಕಾಣಿಸುತ್ತಿದೆ .